Marriage ಅಂದ್ರೆ ಮದ್ವೆ. ಮದ್ವೆ ಆಗೋದು ಅಂದ್ರೆ ಎಲ್ಲಾರ್ಗು ಒಂದು ದೊಡ್ಡ event life ಅಲ್ಲಿ ನಾವ್ ಮಾಡೋ ಅಂಥದ್ದು. ಯಾಕೆಂದ್ರೆ ಮತ್ತೆ ಅದು ನಾವ್ ಅಷ್ಟೊಂದ್ grand ಆಗಿ ನಾವ್ ಯಾವ್ದೆ ತರ celebration . ನಾವೇನು ಮಾಡ್ಕೊಳಲ್ಲ. ಮದ್ವೆ ಅನ್ನೋದು ಎಲ್ಲಾರ್ ಒಂದ್ ಜಾಸ್ತಿ ಅಂದ್ರೆ ಹೆಣ್ ಮಕ್ಳ್ ಜೀವನ್ದಲ್~ ಜೀವನದಲ್ಲಿ. ಹೆಣ್ ಮಕ್ಳ್ ಮದ್ವೆ ಅಂತ್ ಅಂದ್ರೆ ಎಷ್ಟೊಂದ್ ಕನ್ಸ್ಗಳನ ಕಟ್ಕೊಂಡಿರ್ತಾರೆ. ಇವಾಗ್ ಗಂಡ ಮಕ್ಳಿಗು ಇರತ್ತೆ ಇರಲ್ಲ ಅಂತ್ ಅಲ್ಲ. ಏ ಹೆಂಗೆ compare ಮಾಡ್ತು ಅಂದ್ರೆ ಹೆಣ್ ಮಕ್ಳಿಗೆ ಜಾಸ್ತಿ. ತುಂಬಾ ಕನ್ಸ್ಗಳಿರತ್ತೆ ನಾನ್ ಹಂಗ್ ಇರ್ಬೇಕು ಹಂಗ್ ready ಆಗ್ಬೇಕು ಹಿಂಗ್ ready ಆಗ್ಬೇಕು ಅನ್ನೋದು. So ಈಗ್ ಮದ್ವೆ ಅಂತ ಯಾರ್ದಾರ ಒಂದ್ ಮನೇಲಿ start ಆಯ್ತು ಅಂತ್ ಅಂದ್ರೆ ಅವ್ರ್ ಮನೇಲಿ ಎಲ್ಲಾರು ಕೂಡ. ಒಟ್ಟಿಗೆ ಸೇರ್ತಾರೆ ಅದೊಂದು ತುಂಬಾ ಸಂತೋಷ ಆಗತ್ ನಮ್ಗೆ ಎಲ್ಲಾರು ಒಟ್ಟಿಗೆ ಸೇರ್ತಾರೆ ಎಲ್ಲಾ ಕಡೆ ಇಂದಾನು ನೆಂಟ್ರು ಬರ್ತಾರೆ ಎಲ್ಲಾರ್ ಖುಷ್~ ಖುಷಿಯಾಗ್ ಮಾತಾಡ್ಕೊಂಡು ಆ ಕೆಲ್ಸ ಈ ಕೆಲ್ಸ ಅಂತೆಲ್ಲಾ ಮಾಡ್ತಾರೆ ಅದ್ ನೋಡೋದಕ್ಕೆ ಒಂತರ ಚೆನ್ನಾಗಿರತ್ತೆ. ಆ ಮನೆನ ಮದ್ವೆ ಮನೆನ. ಆ ಮತ್ತೆ ಇನ್ನೊಂದು ಗಂಡ್ ಮಕ್ಳ್ ಮನೆಲು ಹಂಗೇನೇ ಈ ಗಂಡನ್ ಮನೇಲಿ ಗಂಡ್ ಮನೆ ಮತ್ತೆ ಹೆಣ್ಣಿನ್ ಮನೆ ಎಲ್ಲಾರ್ ಮನೆಲು ಹಂಗೆನೆ ಇರತ್ತೆ ತುಂಬಾ ನೆಂಟ್ರ್ಗಳೆಲ್ಲ ಸೇರ್ತಾರೆ. ಅದು joint family ಎನಾರು ಇತ್ತು. ಅಂದ್ರೆ ಇನ್ನು ತುಂಬಾ ಚೆನ್ನಾಗಿರತ್ತೆ. ಎಲ್ಲಾರು ಅಲ್ಲೇ ಮನೇಲೆ ಇರ್ತಾರೆ ಹಾಗಾಗಿ ಎಲ್ಲಾರು ಕೆಲ್ಸ ಮಾಡ್ತಾ ಇರ್ತಾರೆ ಖುಷ್~ ಖುಷಿಯಲ್ ಇರ್ತಾರೆ ಆ ನಗ್ತಾ ಇರ್ತಾರೆ ಆ ಒಂದು ಎರ್ಡ್ ವಾರ ಆಗ್ಬೋದು ಒಂದ್ ತಿಂಗ್ಳ್ ಆಗ್ಬೋದು. ಮದ್ವೆ set ಆಯ್ತು ಅಂತ್ ಅಂದ್ರೆನೆ ಆ ಮನೇಲಿ ವಾತಾವರಣನೆ change ಆಗ್ತಾ ಹೋಗುತ್ತೆ. So ಅದ್ ಒಂತರ ತುಂಬಾ ಖುಷಿಯಾದಂತ ವಿಚಾರ ಮದ್ವೆ ಅನ್ನೋದು ಸಂಭ್ರಮ ಅದೊಂತರ. So ಮದ್ವೆ ಆದಾಗ ಅತ್ವ ಮದ್ವೆ time ಅಲ್ಲಿ ಯಾವ್ ತರ ready . ಆಗ್ತಾರೆ ಹೆಣ್ ಮಕ್ಳಿಗಂತು ತುಂಬಾನೆ ಆಸೆಗಳಿರತ್ತೆ. ಬರೀ ಮದ್ವೆ ಹೆಣ್ಣಿಗಲ್ಲ, ಆ ತಂಗಿರ್ ಇದ್ರೆ ಅಥ್ವ ಬೇರೆ ಹೆಣ್ ಮಕ್ಳುಗಳಿದ್ರೆ ತುಂಬಾ ನಾನ್ ಆ ಆ ತರ dress ತಗೋಬೇಕ್ ಈ ತರ dress ತಗೋಬೇಕ್ ಹಿಂಗ್ ಇರ್ಬೇಕ್ ಹಂಗ್ ಇರ್ಬೇಕ್ ಅಂತ. ಎಲ್ಲಾ collections ಎಲ್ಲಾ ಮಾಡ್ತಾ ಇರ್ತಾರೆ ಹೆಣ್ ಮಕ್ಳಿಗೆ. ಹೆಣ್ ಮಕ್ಳು ಆ ತರ ಒಂದು ಸಂಭ್ರಮದಲ್ಲಿ ಇದ್ರೆನೆ ಅಥ್ವ ಆ ತರ ಖುಷಿಯಲ್ ಇದ್ರೆನೆ ಆ ಅದ್ ಏನೋ ಒಂತರ fulfill ಆಗಿರತ್ತೆ ಆ ಮನೆ ಇರ್ಬೋದು ಎಲ್ಲಾ. ಈಗ ಹೆಣ್ ಮಕ್ಳಿಗ್ ಎಷ್ಟೊಂತರ ಎಲ್ಲಾ ಶಾಸ್ತ್ರ ಎಲ್ಲಾ ಮಾಡ್ತಾರೆ ಮತ್ತೆ ಈ ಹೆ~ ಮದ್ವೆ ಹೆಣ್ಣಿಗೆ ಈಗ ಬಳೆ ತೊಡ್ಸೋದ್ ಆಗ್ಬೋದು ಅರಶ್ನ ಶಾಸ್ತ್ರ ಆಗ್ಬೋದು ಅದನ್ನೆಲ್ಲ ಮಾಡ್ತಾರೆ. ಅದ್ರಿಂದೆಲ್ಲ ಆ ಏನು ಉಪ್ಯೋಗ. ಅಂತಂದ್ರೆ ಎಲ್ಲಾ ಅದೊಂತರ ಆಚರಣೆ ಆಗ್ಬೋದು ಅಥ್ವ ನಂಬಿಕೆ ಇರ್ಬೋದು ಅದ್ರಿಂದ ಏನು ಮನೆ ಜನ ಎಲ್ಲಾ ತುಂಬಾ ಸಂತೋಷ್ವಾಗಿರ್ತಾರೆ ಆ ಆಚರಣೆ ಅಥ್ವ ಸಂಪ್ರದಾಯನ್ ಎಲ್ಲಾ ನಾವು ಮಾಡೋದ್ರಿಂದ ಈಗ ಆ ಎಷ್ಟೊಂದ್. ಕಡೆ ಮದ್ವೆಗಳಾಗತ್ತೆ ಎಲ್ಲಾ ಕಡೆ ಅಂದ್ರೆ ಎಲ್ಲಾ religion ಅಲ್ಲು ನಮ್ಗೆ ಮದ್ವೆಗಳು ಬೇರೆ ಬೇರೆ ತರ ಇದ್ರುನೂ ಆ ಮನೇಲಿ ಮದ್ವೆ ಮನೇಲಿ ಒಂದ್ ತಿಂಗ್ಳ್ ಆದ್ರು ಆ ಸಂಭ್ರಮ ಅಂತೂ ಇದ್ದೇ ಇರತ್ತೆ. ಅದನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ. ಈಗ ಹೆಣ್ ಆ ಹೆಣ್ ಮಕ್ಳಿಗೆ ಈ ಎಲ್ಲಾ ಶಾಸ್ತ್ರನು ಮಾಡ್ಬಿಟು ಆಮೇಲೆ ಧಾರೆ ಎರ್ದು ಕೊಡ್ತಾರೆ ಹೆಣ್ ಮಕ್ಳನ್ನ ಹೆಣ್ ಮಗುನ.

ಅವ್ಳು ಮದ್ವೆ ಆಗಿ ಅಂದ್ರೆ ಚೆನ್ನಾಗಿರ್ಲಿ ಅಂತ ಎಲ್ಲಾರು ಕೂಡ ಆಶೀರ್ವಾದ. ಮಾಡ್ತಾರೆ ಅದು ಒಂತರ ತುಂಬಾ ಒಳ್ಳೆ ಆ ಒಳ್ಳೇದು ಮತ್ತೆ ಇನ್ನೊಂದ್ ಏನು ಅಂತ್ ಅಂದ್ರೆ ಹೆಣ್ಣಿಗೆ ಇರೊ ಅಂತ ಕನ್ಸ್ಗಳು ಎಷ್ಟೊಂದ್ ಕನ್ಸ್ಗಳ್ ಇಟ್ಕೊಂಡಿರ್ತಾಳೆ ನಾನ್ ಹಿಂಗೆ ಮದ್ವೆ ಆಗ್ಬೇಕು, ಹಂಗೆ ಮದ್ವೆ ಆಗ್ಬೇಕು ಅನ್ನೋದು. ಆ ಕನ್ಸ್ನು ಕೂಡ ನಮ್ ತಂದೆ ತಾಯಿ ಎಲ್ಲಾ ಪೂರೈಸ್ತಾರೆ ಅದ್ ಆದ್ಮೇಲ್ ಮದ್ವೆ ಆಗಿ ಅವ್ರ್ ಚೆನ್ನಾಗಿ ಆ ಇರ್ತಾರೆ ಅದೊಂದು ನಂಬಿಕೆ ಅಂದ್ರೆ ಯಾ~ ಎಲ್ಲಾರು ಮದ್ವೆ ಆಗಿ ಚೆನ್ನಾಗಿದ್ದೆ ಇರ್ತಾರೆ ಆ ಅಂದ್ರೆ ಈ ಏನೇನ್ ತೊಗೊತಾರೆ. ಎಷ್ಟೊಂದ್ purchase ಮಾಡ್ತಾರೆ ಸೀರೆಗಳ್ನ ತೊಗೊಳೋದ್ ಆಗ್ಬೋದು, ಸೀರೆ ಮತ್ತೆ ಒಡ್ವೆಗಳ್ನ ತೊಗೊಳೋದು ಮತ್ತೆ मेहंदी ಎಲ್ಲಾ ಹಾಕಿಸ್ಕೊಳೊದು ಮತ್ತೆ photo shoot ಉ ಎಲ್ಲಾ ಎಲ್ಲನು ಇರತ್ತೆ ಮದ್ವೆಲಿ ಯಾವ್ದೊಂದು ಇಲ್ಲ ಅಂತ ನಾವ್. ಹೇಳದಿಕ್ ಬರಲ್ಲ ಆ ಸಂಭ್ರಮ ತುಂಬಾ ಚೆನ್ನಾಗಿ ಇರತ್ತೆ.

ಆ ಒಂದು ಸ್ವಲ್ಪ ಹೊರಗದ್ದೇ ಹೇಳಿ ಇಲ್ಲಿ ಮಂಗಳೂರಲ್ಲಿ ಇದಿನಿ. ಹೌದಾ, ನಾನು ಕಾಲ್ ಮಾಡಿದ್ದು ಏನಂದ್ರೆ, ನಮ್ದು ಬರುವ ಆದಿತ್ಯವಾರ ಒಂದು ಶಿಬಿರ ಮಾಡುವ ಅಂತ ಇದ್ದೇವೆ ನಮ್ಮ ಸಂಘದ ವತಿಯಿಂದ.

ಆರೋಗ್ಯ ತಪಾಸಣಾ ಶಿಬಿರ ಅಂತ ಮಾಡ್ತಿದ್ದೇವೆ. ಒಂದೊಂದು ಪ್ರತಿಷ್ಠಿತ hospital ಇಂದ ಒಳ್ಳೊಳ್ಳೆ ವೈದ್ಯರೆಲ್ಲ ಬರ್ತಾರೆ.

ಕಣ್ಣಿನ ತಪಾಸಣೆ ಮತ್ತೆ ಆ blood pressure sugar .

ಚರ್ಮದದ್ದು ಹಲವಾರು ವೈದ್ಯರೆಲ್ಲ ಬರ್ತಾರೆ, ಅದ್ರ ತಪಾಸಣಾ ಶಿಬಿರ ಇದೆ.

ಅದ್ರ ಬಗ್ಗೆ ನಿಮ್ಗೇ ತಿಳಿಸುವ ಅಂತ call ಮಾಡಿದ್ದು. ಎಲ್ಲಿ ಇದು correct ಆಗಿ place ಯಾವ ಜಾಗದಲ್ಲಿ ಮಾಡ್ತಾ ಇದ್ದೀರಾ? ಈಗ ನಮ್ದೀಗ ಸ ನಮ್ಮದಿಲ್ಲೊಂದು ಸಂಘ ಇದೆ ಉಚ್ಚಿಲದಲ್ಲಿ. ಆ ಸಂಘದ ವಠಾರದಲ್ಲಿ ನಡೀತದಿದು.

ವೈದ್ಯರಲ್ಲಿಗೆ ಬರ್ತಾರೆ. ಬೆಳ್ಳಿಗ್ಗೆ ಒಂಭತ್ತರಿಂದ ಸಂಜೆ ಐದರವರೆಗೆ ಇರ್ತದೆ. Okay ಎಷ್ಟು ಜನ ಅಂದ್ರೆ ಬೆಳ್ಳಿಗ್ಗೆ ಒಂಭತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಅಲ್ವಾ?

ಏನೇನು ತಪಾಸಣೆ ಇದೆಲ್ಲ ಮಾಡ್ತೀರಾ ನೀವಲ್ಲಿ? ಆ ಇದು ಕಣ್ಣಿನ ತಪಾಸಣೆ ಇದೆ ಮುಖ್ಯವಾಗಿ, ಮತ್ತೇ ಹೃದಯ ಸಂಬಂಧಿ ಎಲ್ಲ ತಪಾಸಣೆ ನಡೀತದೆ, ಆ ತಪಾಸಣೆಯಲ್ಲಿ ಏನಾದ್ರು ಒಂದು ಹೆಚ್ಚುಕಡಿಮೆ ಏನಾದ್ರು ತಪಾಸಣೆಯಲ್ಲಿ ಏನಾದ್ರು ಬಂದ್ರೆ, ಅದಕ್ಕೆ ಮುಂದಿನ ಚಿಕಿತ್ಸೆ ಆ ಆಸ್ಪತ್ರೆಯಲ್ಲಿ ಕೊಡ್ತಾರೆ. ಹೇಗೆ? ಅಂದ್ರೆ ಆಸ್ಪತ್ರೆಯಲ್ಲಿ, ಈವಾಗ ಇಲ್ಲಿ ಏನು ಏನಾದ್ರು ಸಮಸ್ಯೆ ಬಂತು ಅಂತ ಹೇಳಿದ್ರೆ, ಆ hospital ಲಲ್ಲಿ ಆ ಆಸ್ಪತ್ರೆಯಲ್ಲಿ ಏನಾದ್ರು ನಮ್ಗೆ ಅಂದ್ರೆ. Card ನಿಮ್ಮ card ಮೇಲೆ ಅವಲಂಬಿಸಿರ್ತದೆ. ನಿಮ್ದು BPL card ಆ APL card ಆ ಅದರ ಮೇಲೆ ನಿಮಗೆ ಕೆಲವೊಂದು ವಿನಾಯಿತಿಗಳೆಲ್ಲಾ ಇದೆ.

ಇದು ಮತ್ತೆ ಅಂದ್ರೆ ನೀವು ಆಸ್ಪತ್ರೆಗೆ ಹೋಗಿ ನೀವು ತಪಾಸಣೆ ಮಾಡ್ಬೇಕಾದ್ರೆ, ನಿಮ್ಗೆ ತುಂಬಾ ಎರಡು ಸಾವಿರ-ಮೂರು ಸಾವಿರ ಹೀಗೆಲ್ಲಾ ಖರ್ಚಾಗ್ತದೆ. ಈಗ ಎಲ್ಲಾ ಜನರಿಗೆ ಒಂದು, ಎಲ್ಲರಿಗೊಂದು ಆಸೆ ಇರ್ತದೆ, ನಂಗೆ ಏನಾದ್ರು problem ಇದ್ಯಾ ಅದನ್ನು ನೋಡ್ಬೇಕು, ಅದನ್ನು check ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಇರ್ತದೆ, ಆದ್ರೆ ಅವರತ್ರ ಹಣ ಇರುದಿಲ್ಲ.

ಹಾಗಾಗಿ ನಮ್ದು, ನಮ್ಮ ಸಂಘಟ ಎಲ್ಲ ಮಾತಾಡಿ, ನಾವೊಂದು ತೀರ್ಮಾನ ಬಂದಿದ್ದೇವೆ, ಇಲ್ಲಿ ನಮ್ಮ ಊರಲ್ಲಿ ಒಂದು ಇಂತದೊಂದು ಶಿಬಿರ ಮಾಡುವ ಅಂತ.

ಹಾಗಾಗಿ ಇಂತ ನಿರ್ಧಾರಕ್ಕೆ ಬಂದಿದ್ದೇವೆ ನಾವು. ತುಂಬಾ ಒಳ್ಳೆ ಅಭಿಪ್ರಾಯ. ಹಾ ಇದಿಕ್ಕೆ ಅಂದ್ರೆ ಏನಾದ್ರು ಷರತ್ತು ಇದ್ಯ? ಅಂದ್ರೆ ನಿಮ್ಮ ಊರಿನವರೇ ಬಂದು ಅಲ್ಲಿ ತಪಾಸಣೆ ಮಾಡ್ಬೇಕು, ಇಲ್ಲ ಬೇರೆ ಊರಿನವರು ಬಂದು ತಪಾಸಣೆ ಮಾಡ್ಬೋದಾ?

ಮಾಡ್ಬೋದಲ್ವ ಏನಾದ್ರು ಜನರ ಮಿತಿ ಇದ್ಯಾ? ಇಷ್ಟೇ ಮಿತಿ ಒಳಗೆ ನಾವು ಇವತ್ತು checkup ಮಾಡ್ತೀವಿ? ಇಲ್ಲ ಸಂಜೆವರೆಗೆ ಯಾರೆಲ್ಲಾ ಬರ್ತಾರೆ ಅವರದ್ದೆಲ್ಲಾ checkup ಮಾಡಿ ಕಳಿಸ್ತೇವೆ. ಆ ಹ ಹ ತುಂಬಾ ಒಳ್ಳೇದು ಆ ಇವಾಗಿನ ವಾಸಸ್ಥಿತಿಯಲ್ಲಿ ನೋಡಿದ್ರೆ, ಆರೋಗ್ಯ ತಪಾಸಣೆ ಬೇಕಾಗಿದೆ, ಪ್ರತಿಯೊಬ್ಬರಿಗೂ ಕೂಡ. ಆರೋಗ್ಯ ದಿನ ದಿನಕ್ಕೆ ತುಂಬಾ ಬದಲಾವಣೆಗಳಾಗ್ತಾ. ಇದೆ ಮನುಷ್ಯರ ಜೀವನದಲ್ಲಿ. ಆ ಈ corona ಬಂದ್ಮೇಲೆ ಅಂತೂ ತುಂಬಾ ಕಷ್ಟ ಆಗಿದೆ. ತುಂಬಾ ಒಳ್ಳೆಯ ಒಂದು ನಿಮ್ಮ ನಿರ್ಧಾರ ನಿಮ್ಮ ಸಂಘದ್ದು. ಆ ನಮ್ಮ ಕಡೆಯಿಂದ ಆ maximum ಎಷ್ಟು ಜನ ಆಗುತ್ತೆ ಒಂದು ತುಂಬಾ ಎಷ್ಟು ಅಧಿಕವಾಗಿ. ಜನರನ್ನ ನಾವ್ ಅಲ್ಲಿಗೆ ಪ್ರೋತ್ಸಾಹ ಮಾಡಿ ಕರ್ಕೊಂಡು ಬರ್ಬೋದುಂತ ಪ್ರಯತ್ನ ಮಾಡ್ಬೋದು. ಆ ಕರ್ಕೊಂಡು ಬನ್ನಿ, ನೀವು ಅಂತ ಕೆಲಸ ಮಾಡ್ತೀರಂತ ನಮಗೆ ಒಂದು ನಂಬಿಕೆ ಇದೆ, ಕರ್ಕೊಂಡು ಬನ್ನಿ, ಆದಷ್ಟು success ಮಾಡಿ ಕೊಡಿ ನಮ್ಮ ಈ ಶಿಬಿರವನ್ನು. ಖಂಡಿತ, ಖಂಡಿತ, ಖಂಡಿತ. ನೀವೊಂದು ಇಷ್ಟೊಂದು ಮುಂದಾಲೋಚನೆಯನ್ ಮಾಡಿ, ಜನರ ಒಂದು ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದೀರಾ ಅಂತ ಅಂದ್ರೆ, ಅದನ್ನ ಸಪೋರ್ಟ್ ಮಾಡ್ಲೇಬೇಕು, ಅಂದ್ರೆ ಪ್ರೋತ್ರಾಹ ಮಾಡ್ಲೇಬೇಕು. ಹಾ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇರ್ತದೆ, ನಮ್ಮ ಅಲ್ಲಿ ಬಂದ ರೋಗಿಗಳಿಗೆ ಮತ್ತೆ ಉಚಿತವಾಗಿ ಕೊಡ್ತೇವೆ.

ಸರಿ ಹಾಗಾದ್ರೆ, ಆದಷ್ಟು ಜನರನ್ನು ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡಿ ಆಯ್ತಾ? ಸರಿ ಸರಿ ಸರಿ. ನಮ್ ಕಡೆಯಿಂದ maximum ಅಂದ್ರೆ ಎಷ್ಟು ಅಧಿಕವಾಗಿ ಜನರನ್ನ ಕರ್ಕೊಂಡು ಬರೊಕ್ಕ್ ಆಗತ್ತೆ ಅಷ್ಟ್ ಜನರನ್ನ ನಾನು ಕರ್ಕೊಂಡು

Thank you thank you ಧನ್ಯವಾದಗಳು ಮುಸ್ತಕ್ ಅವ್ರೆ.

Hello ನಮಸ್ಕಾರ ನನ್ನ ಹೆಸರು ದಿವ್ಯಾನಂದ ಅಂತ. ನಾನು KM Doddi ಯವನು Mandya Mandya ಜಿಲ್ಲೆ Maddur ತಾಲ್ಲೂಕ ಆತ್ರಾ. ನಾನು ಒಂದು ಚಿಕ್ಕದೊಂದು ಬಟ್ಟೆ ಅಂಗಡಿ open ಮಾಡಕೊಂಡಿದೀನಿ. ನಾನು ಓದಿದ್ದು ನಂದು diploma ನನ್ನ education ಎಲ್ಲ ಇಲ್ಲೇ Bharathinagar ದಲ್ಲೇ complete ಮಾಡ್ಕಂಡೆ ಅಂದ್ರೆ KM Doddi ಅಹ್ polytechnic . college ಭಾರತಿ college ಕೇಳಿದಿರಲ್ಲ ಅಹ್ ಮದೇವಗೌಡ್ರು ನಮ್ಮ freedom fighter ಮದೇವಗೌಡ್ರು ಜಿ ಮದೇವಗೌಡ್ರು ಅಂದ್ರೆ famous . ಕಾವೇರಿ ಸಮಿತಿಯ ಅಧ್ಯಕ್ಷರಗಿದ್ರೂ ಅವರು ಮಾದೇವ ಜಿ ಮದೇವಗೌಡ್ರು ಅಂದ್ರೆ ತುಂಬಾ famous ಈ ಕಡೆ Mandya ಅಂದ್ರೆ ಮಾದೇವಗೌಡ್ರು ಅದು next ಬಂದ್ರೆ ಅಂಬರೀಷ್. ನಾ ಇಲ್ಲೇ ಅವರು ಮಾದೇವಗೌಡ್ರು college ಅಲ್ಲೇ ನಾನು diploma ಅನ್ನೋ ಪದವಿನ ಮುಗಸಕೊಂಡು. ನಾನು Bangalore ಲ್ಲಿ ಕೆಲಸಕ್ಕೊಗತಿದ್ದೆ Bangalore ಕೆಲಸಕ್ ಹೋಗ್ತಾ ನನಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೆಲಸ ಮಾಡಿದ್ರೂ ಅವರು ಕೊಡು ಸಂಬಳ ನನ್ಗೆ ಸಾಕ್ಕಾಗತಿರಲಿಲ್ಲ ಅಂದ್ರೆ ಅಲ್ಲಿ ನಂಗ್ time adjust ಆಗತಿರಲಿಲ್ಲ ಮನೆಕಡೆ ಎಲ್ಲ ನಾನು. ಹ ಹ ಮನೆಕಡೆ ಎಲ್ಲ ನೋಡಕೋಬೇಕಾಯ್ತು ನಾನ್ ಒಬ್ಬನೇ ಮಗ ಆಗಿರೋದರಿಂದ ನಮ್ಮ್ ತಂದೆಗ ಸ್ವಲ್ಪ health problem ಆಗಿರೋದರಿಂದ ನಮ್ಮ್ ಮನೆಕಡೆ ನೋಡಕೋಬೇಕಾದರಿಂದ ನಾನು ವಾಪಸ್ return ಊರಿಗೆ ಬಂದ್ಬಿಟ್ಟೆ ನಾನು. ಊರಿಗೆ ಬಂದು ನಾನು ಒಂದು ಸ್ವಂತ ಉದ್ಯೋಗ ಆ ಪ್ರಾರಂಭ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಅಂಗಡಿ ಮಾಡೋಣ ಅಂದ್ಬಿಟ್ಟು ನಾನು. ಆಯ್ಕೆ ಮಾಡಕೊಂಡೆ ನಾನ್ ಬಟ್ಟೆ ಅಂಗಡಿ ಮಾಡದಾಗ ನಾನ್ ಅಂಗ್ಡಿ KM Doddi ಲಿ ಅಂಗ್ಡಿ ಮಾಡದಾಗ ನಂದು ಒಂದು ನಾನ್ ಮಾಡೋಕ್ ಮುಂಚೆ ಒಂದ್ ಎರಡರಿಂದ ಮೂರ ಅಂಗ್ಡಿ ಇತ್ತು. ನಾನ್ ಮಾಡದೇ Algur ರಸ್ತೆ ಅಂತೊಂದು ಜಾಗ ಇದೆ ನಮ್ದು KM Doddi ಲಿ ಅಲ್ಲಿ ನನ್ ಅಂಗ್ಡಿ start . ಮಾಡದೇ ನಾನು ಬಟ್ಟೆ ಅಂಗ್ಡಿನ ಅಹ್ ಏನ್ ಅಬ್ಬಬ್ಬಾ ಅಂದ್ರೆ ಒಂದು sixteen by twenty ಜಾಗದಲ್ಲಿ ಮಾಡ್ದೆ ನಾನು. ಅಹ್ ಬಟ್ಟೆ ಅಂಗಡಿ ನಾನ್ start ಮಾಡದಾಗ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ನಾನ್ opening ನನ್ನ ಅಂಗ್ಡಿ ಪ್ರಾರಂಬ ಆಗಿದ್ದು ಎರಡು ಸಾವಿರದ ಅದಿನೈದು. October ಎಂಟನೇ ತಾರೀಖು open ಮಾಡ್ಕೊಂಡೆ ಒಳ್ಳೆ ದಿನ ನೋಡ್ಕೊಂಡು ಪೂಜೆ ಮಾಡ್ಸಿ open ಮಾಡ್ದೆ. ಚೆನ್ನಾಗ ನೆಡಿತಿದೆ business ಹ ವ್ಯಾಪಾರ ಎಲ್ಲ ಚೆನ್ನಾಗ ನೆಡಿತಿದೆ ಇವತ್ತು ಇವತ್ತಿನ ಕಾಲದಲ್ಲಿ ಹೆಂಗದ್ರೆ ಎಲ್ಲ ಹಾ competition ಅವರು ನಾನ್ ಮಾಡೋದನ್ನೇ ಇನ್ನೊಬ್ರು ಮಾಡುದು. ಅವರು ಮಾಡೋದು ಇದ್ ಮಾಡೋದು ಈ ತರ ಜನಗಳು ಎಲ್ಲೋಗುದು ಎಲ್ ಬಿಡೋದು ಈ ಒತ್ತಡದಲ್ಲಿ ನಾವು. ಈ ಬಿಸಿ ಈ ಮಧ್ಯದಲ್ಲಿ ಈ ತರ ವ್ಯಾಪಾರ ಮಾಡ್ಕೊಂಡು ಹೋಗಬೇಕು ಈ competition ನಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗತಿದಿವಿ ಚೆನ್ನಾಗ್ ನಡೀತಾ ಇದೆ ವ್ಯಾಪಾರ ಬಟ್ಟೆ ಅಂಗ್ಡಿ ವ್ಯಾಪಾರ ನಂದು ಬರೀ. ಬರೀ ಅಹ್ ಹುಡುಗುರು ಮಾತ್ರ ಇಟ್ಟಕೋಂಡಿದೀನಿ ನಾನು ಅಹ್ ಅಂದ್ರೆ ಹದಿನಾರ್ ಇಂದ ಅಹ್ start age . ವಯಸ್ಸು ಹದ್ನಾರಿಂದ start ಮಾಡ್ಕೊಂಡು ಅಲ್ಲಿಂದ ನಾನು ಹುಡಗುರ್ನ ಮಾತ್ರ ಬಟ್ಟೆ ಅಂಗ್ಡಿ ಇಟ್ಕೊಂದಿನಿ ವ್ಯಾಪಾರ ಎಲ್ಲ ಚೆನ್ನಾಗ್ ನಡೀತಾ ಇದೆ ಏನೂ ದೇವರ ದಯೆಯಿಂದ ಚೆನ್ನಾಗ್ ನಡೀತಾ ಇದೆ ಓ ಎಂಗೋ. ಈಗ ನಮ್ಮ ಅಂಗ್ಡಿ ಪ್ರಾರಂಭ ಮಾಡಿ ಇಲ್ಲಿ ತನಕ ಒಂದು ಎಂಟು ವರ್ಷ ಆಗಿದೆ ಎಂಟು ವರ್ಷ ಕಳೆದಿದೆ ಚೆನ್ನಾಗಿದೆ ಪ್ರಾರಂಭ ನಾನ್ ಇತ್ತೀಚೆಗೆ ಒಂದು ಒಂದುವರೆ ವರ್ಷದಿಂದೆ ಮದ್ವೆ ಆದೇ ನನ್ನ ಮಡದಿ ಬಂದು Bangalore ನವಳು. ಹ ಈಗ ಒಂದವರೆ ವರ್ಷ ಮದ್ವೆ ಆಗಿ ನಾನು ಮಾಡ್ಕೊಂಡು ಹೋಗ್ತಾ ಇದೆನೆ ಅಂಗ್ಡಿನ ಚೆನ್ನಾಗ್ ನಡೀತಾ ಇದೆ ಅಂಗ್ಡಿ Algur ರಸ್ತೆ ಬನ್ನಿ ಯಾರಾದ್ರೂ ಇದ್ರೆ ದಯವಿಟ್ಟು ಒಂದ್ಸರಿ ಭೇಟಿ ಕೂಡಿ Mandya ಜಿಲ್ಲೆ Maddur ತಾಲ್ಲೂಕ್ KM Doddi ಗೆ. ಇತ್ತೀಚಿನ ದಿನಗಳಲ್ಲಿ online shopping ಜಾಸ್ತಿ ಆಗಬಿಟ್ಟಿದೆ ಈ online shopping ಯವಗ ಬಂತೊ. ಆವಾಗಿಂದ ನಮ್ಮಂತವರು ವ್ಯಾಪಾರಗಳೆಲ್ಲ ಬಿದ್ದು ಹೋಗಿದೆ online shopping ಮಾಡೋದರಿಂದ ನೀವು ನೇರವಾಗಿ ಬಂದು shopping ಮಾಡ್ತು ಅಂದ್ರೆ ನಿಮ್ ಕಣ್ಣು ಮುಂದೆನೆ ಬಟ್ಟೆ ಬಂದು ನೀವು check ಮಾಡಬೋದು ಎಲ್ಲನು ಪರಿಶೀಲನೆ ಮಾಡ್ಬಿಟ್ಟು ನೀವ್ ಬಟ್ಟೆ. ನೀವೆಲ್ಲ direct ಆಗ್ ತಗೊಬೋದು ನಿಮ್ಗೆ rate ಎಲ್ಲ reasonable ಅಗಿರುತ್ತೆ online ಅಲ್ಲಿ ನೀವು shop ಮಾಡ್ತಿದ್ರೆ ಅವ್ರು ತೋರ್ಸೋದೆ ಒಂದು ಅವ್ರು ಕೊಡೋದೆ ಒಂದು. ನಿಮ್ಗ್ ಅವ್ರು ತೋರ್ಸೋದೆ ಒಂದು ಕೋಡೊದೆ ಒಂದು ನಿಮ್ಮ ಕೈಗ್ ಬಂದಾಗ ನಂಗ್ ಇಷ್ಟ ಆಗಲಿಲ್ಲ ಅಂದಾಗ return ಮಾಡಿ ನೀವ್ ಅದನ್ನ ತಿರಗಾ ವಾಪಸ್ ನೀವ್ ಮತ್ತೆ ಪಡ್ಕೋಬೇಕು ಅಂದ್ರೆ ತಿರಗಾ ಕಷ್ಟ ಆಗುತ್ತೆ ಆದ್ರೆ ನಮ್ಮತ್ರ ಬಂದರೆ ಹಂಗಲ್ಲ ನೀವ್. ನೀವು ಕಣ್ಣು ಮುಂದೇನೆ ಬಟ್ಟೆ ನೋಡ್ಕೊಂತೀರಿ ಬಟ್ಟೆ ತಗೋಂತಿರಿ ಚೆನ್ನಾಗ್ ಇಲ್ಲವಾ ಅಲ್ಲೇ ಬೇಡ ಅಂತೀರಿ ಚೆನ್ನಾಗಿದೀಯಾ ತಗೊಂಡೋಗ್ತಿರಿ ನಿಮಗೆ ಇಷ್ಟ ಅದ rate ಗೆ ನೀವು ತಗೊಂಡ್ ಹೋಗತಿರಿ ಆ ಬಟ್ಟೆಗೆ ಏನಿದೆ rate ಆ rate ಅಲ್ಲಿ ನೀವ್ ತಗೊಂಡು ಹೋಗ್ತೀರಿ ನೀವ್ incase ಏನಾದ್ರು ನೀವ್ ಮನೆಗೇನಾದ್ರು ಹೋದಾಗ ಬಟ್ಟೆ ತೊಂದ್ರೆ ಇತ್ತು ಏನಾರ. ಬಟ್ಟೆ ಹರಿದಿದ್ದು ಆತರ ಏನಾದ್ರು ಇತ್ತು ಅಂದ್ರೆ ಬನ್ನಿ ನೀವು ಪುನಃ ವಾಪಸ್ ತಗೊಂಡ್ಕೊ ಕೋಟಿಬಿಟ್ಟು ಬೇರೆ ತಗೊಂಡ್ ಹೋಗ್ಬೋದು . ಇತರ ಎಲ್ಲ ಇದೆ online shopping ನ ನೀವು ಜಾಸ್ತಿ ಅಹ್ ಮಾಡಕ್ಹೋ ಗಬೇಡಿ ನಮ್ಮಂತವರ್ನ ಬೆಳಸಿ ಯಾಕಂದ್ರೆ online ಅವ್ರು ಎಲ್ಲೋ ಕುತ್ಕೊಂಡು ಎಲ್ಲೋ ಮಾಡ್ತಾರೆ ಎಲ್ಲೋ ಬೆಳಿತಾರೆ. ನೀವು ಇಲ್ಲಿ ನಮ್ಮ local ಸ್ಥಳೀಯವಾಗಿ ಇರತಲ್ಲ ಇಂತವರನ ನಾವ್ ಬೆಳ್ಸ್ಕೊಂಡು ಹೋದ್ರೆ. ನಮ್ಗೆ ಒಳ್ಳೇದು ಎಲ್ಲ ರೀತಿಯಲ್ಲೂ ಈಗ ಬಟ್ಟೆ ಏನಂತಲ್ಲ ಯಾವದೆ ಆದ್ರೂ ಸರಿ online ಗೆ ಹೋಗಲೇ ಬೇಡಿ ದಯವಿಟ್ಟು ಯಾರರ್ರಿತಿರೋ ಅಲ್ಲೇ local ಯಾರರ್ರಿತಿರೋ ಸ್ಥಳೀಯವಾಗಿ ಇರ್ತೀರೋ ಅವ್ರತರನೇ ಹೋಗಿ ಅವ್ರತರನೆ. ತಗೋಳಿ ಅವರನ್ನೂ ಬೆಳಿಸಿ ನೀವು ಬೆಳೀರಿ ನಿಮ್ಮ ಕಣ್ಣು ಮುಂದೆ ನೀವೇ ತಗೊಂಡು ನೀವೇ ಏನೇನು ಬೇಕು ಎಲ್ಲ ತಗೊಂಡು ನೀವ್ ಅಹ್ ಇಷ್ಟ ಆದದ್ದನ್ನು ತಗೊಂಡು ಹೋಗ್ಬೋದು ಈ ತರ ಇದೆ.

ಇನ್ನೇನು June ತಿಂಗ್ಳಲ್ಲಿ ಮಳೆಗಾಲ ಆರಂಭ ಆಗೋದೈತಿ. ಮಳೆಗಾಲ ಅಂದ್ರೆ ಯಾರಿಗ್ ತಾನೇ ಇಷ್ಟಾ ಇಲ್ರೀ. ಮಳೆ ಅಂದ್ರೆ ಎಲ್ರಿಗೂ ಬಾಳ ಅಚ್ಚು ಮೆಚ್ಚು. ಅದ್ರಲ್ಲಂತೂ ಮೊದಲ್ನೇ ಹನಿ ನೆಲಕ್ ಬೀಳೋವಾಗ ಮಣ್ಣಿನಿಂದ ಬರೋ ಆ ಸುವಾಸನೆ ಐತಲ್ರೀ ಅದನ್ ಗಮ್ನಸ್ದೋರ್ಗೇ ಗೊತ್ ನೋಡ್ರೀ ಅದ್ರ ರುಚಿ ಎಂತದ್ದು ಅಂತಾ. ಕೆಲವೊಬ್ರು ಹೇಳ್ತಾರ ಮಳೆ ಅನ್ನೋದು ಒಂದು ಶುಭ ಶಕುನ ಅಂತಾ. ನಾವೂ ಕೆಲವೊಂದ್ ಸರ್ತಿ ಅದ್ನ ಅನ್ಬೌಸಿರ್ತೀವ್ರಿ. ಆದ್ರ ಯೋಚ್ನೆ ಮಾಡ್ಬೇಕಷ್ಟರೀ.

ಭೂಮಿ ಮೇಲಿರೋ ಎಲ್ಲಾ ಜೀವರಾಶಿಗಳಿಗೂ ಅಂದ್ರ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವುಕ್ಕೂ ನೀರ್ ಅಂದ್ರ ಬಾಳ ಅತ್ಯವಶ್ಯಕ ಐತ್ನೋಡ್ರಿ. ಕೆಲವೊಂದ್ ಭೂಮಿಗಳು ಮಳೆಯನ್ನೇ ಅವಲಂಬ್ಸಿರ್ತಾವ್ರಿ ವ್ಯವಸಾಯಕ್ಕಾಗಿ. ಅಹ್ ಇನ್ನು ನಮ್ ಹೊಲ ನೋಡೋದಾದ್ರ

ನಮ್ ಹೊಲದಲ್ಲಿ ನಾವ್ ಬಿತ್ನೇ ಮಾಡೋದು ಮಳೆಗಾಲ್ದಾಗಷ್ಟೇರಿ. ಯಾಕಂದ್ರೆ ಅಲ್ಲಿ borewell ಸೌಲಬ್ಯಾ ಏನ್ ಇಲ್ರಿ. ಮಳೆ ಎವಾಗ್ ಬರ್ತದೋ ಅವಾಗ. ಮಳೆ ಏನಾದ್ರೂ ಕಡಮಿ ಬಂತಂದ್ರ ನಮ್ ಹಣಕಾಸಿನ್ ಸ್ತಿತಿ ಕೂಡ ಕಡ್ಮೆ ಆಗ್ತದ್ರಿ. ಅತೀ ಹೆಚ್ಚು ಮಳೆ ಬಂದ್ರ ಪಸಲ್ ಚಲೋ ಚಲೋ ಬಂದು ಎಲ್ಲರೂ ಚಲೋ ಇರ್ತಾರ್ ನೋಡ್ರಿ.

ಇನ್ ಮಳೆ ಒಂದೊಂದ್ ಪ್ರದೇಶ್ದಾಗ ಒಂದೊಂದ್ ತರಾ ಬರ್ತದ್ರಿ. ನಮ್ Dakshin Karnataka ದಾಗ ಮಳೆ ಚನ್ನಾಗ್ ಆಗ್ತಾತ್ರಿ. ಅದೇ Uttara Karnataka ಕಡೀಗ್ಹೋದ್ರೆ ಬಿಸಲ್ ಬಾಳ್ ಇರ್ತದ್ರಿ ಕಮ್ಮಿ.

ಮಳೆ ಬಾರಿ ಕಮ್ಮೀ ಇರ್ತದೆ. ಆ ಪ್ರದೇಶಕ್ ತಕ್ಕಂಗೆ ಅಲ್ಲಲ್ಲಿ ವ್ಯವಸಾಯಗಳು ಇರ್ತಾವ್ರಿ. ಅಲ್ಲಲ್ಲಿ ಬೇರ್ಬೇರೆ ದಿನ್ಸಿನ ಅ.

ಬೆಳೆಗಳ್ನ ಬೆಳೀತಾರ್ರಿ. ಮಳೆ ನೀರ್ನಲ್ಲಿ ಬಾಳ ಔಷದ ಗುಣಗಳಿರ್ತಾವ್ರಿ ಅದಕ್ಕೋಸ್ಕರ ಈಗಿನ ಆಯುರ್ವೇದ ಪದ್ದತಿಗಳಲ್ಲಿ ಕೂಡ ಅ ಮಳೆ ನೀರ್ನ ಬಾಳ್ ಉಪ್ಯೋಗ್ಸ್ತಾರ್ರಿ. ಮಳೆ ನೀರ್ನ ನಾವು direct ಆಗಿ ಕುಡೀಬೇಕ್ರಿ ನೇರ್ವಾಗಿ. ಅದ್ರಿಂದ ಕೂಡ ನಮ್ ದೇಹಕ್ಕೆ ಬಾಳ ಪ್ರಯೋಜನಾ ಐತ್ರಿ. ಮತ್ತ ಮಳೆ ನೀರು ಈಗ ಮಳೆ ನೀರಿನ್ ಪ್ರಮಾಣ ದೇಶ್ದಲ್ಲಿ ಬಾಳ ಕಡಿಮೆ ಆಗುರೋದ್ರಿಂದ. ಮಳೆ ನೀರ್ನ ಸಂಗ್ರಹಣೆ ಮಾಡಿ ಅದ್ನ ಶುಚಿ ಮಾಡಿ ಮತ್ತ್ ಬಳಸೋ ವಿಧಾನ ಕೂಡ ಐತ್ರಿ. ಇದಕ್ಕ ಮಳೆ ನೀರು ಕೊಯ್ಲು ಅಂತ ಕೂಡ ಕರೀತಾರ.

ಈಗ ಸಂಗ್ರ~ ಮಳೆಗಾಲ್ದಾಗ್ ಸಂಗ್ರಹಣೆ ಮಾಡಿದಂತಾ ನೀರ್ನಾ ಚಳಿಗಾಲ ಮತ್ತ ಬೇಸ್ಗೇಗಾಲ್ದಗ್ ಕೂಡ ಉಪಯೋಗ್ಸ್ತಾರ್ರಿ. ಆ ಜಾಸ್ಜಾಸ್ತಿ ಮಳೆ ಬರೋದ್ರಿಂದ ಅಂತರ್ಜಲ ಮಟ್ಟನೂ ಬಾಳ ಜಾಸ್ತಿ ಆಗ್ತೇತ್ರಿ. ಅಂತರ್ಜಲ ಮಟ್ಟ ಜಾಸ್ತೀ ಆಗುರೋದ್ರಿಂದ ನಾವ್ borewell ಕೊರ್ದಾಗ ನೀರ್ ಕೂಡ ನಮ್ಗ್ ಜಾಸ್ತೀ ಸಿಗ್ತತ್ರಿ.

ಬಹಳಷ್ಟ್ ಕಡೆ ಮಳೆ ನೀರ್ನ ಮಳೆನೀರ್ ಕೊಯ್ಲ~ ಕೊಯ್ಲ್ ವಿಧಾನ ದಿಂದ ಶುದ್ದಿ ಮಾಡ್ತಾರ್ರಿ. ಈಗಂತೂ ಅದು ಅಹ್ ನಗರದೊಳಗೂ ಕೂಡ ಬಾಳ್ ಮಾಡ್ತಾರ್ರಿ. Terrace ಮ್ಯಾಲಿಂದ ನೀರ್ ಬೀಳ್ತದಲ್ರಿ ಮಳೆ ಬಂದಾಗ ಅದನ್ನ ಬೇರ್ಬೇರೆ Sintex ಗಳಿಗೆ connection ಕೊಡೋದ್ರು ಮೂಲಕ ಅಲ್ಲಿ ಸ್~ ಶುಚಿ ಮಾಡೋ ಪದಾರ್ತಗಳನ್ನಿಕ್ಕೂದ್ರ ಮೂಲಕ ನ ಮಳೆ ನೀರ್ನ ಸ್ವಚ್ಛ ಮಾಡಿ ಮತ್ತ್ ಮರು ಬಳಕೆ ಮಾಡ್ತಾರ್ರಿ.

ಎಷ್ಟು ದೊಡ್ ದೊಡ್ಡ ಅರಣ್ಯ ಪ್ರದೇಶ ಇದ್ರೂ ಕೂಡ ಅಲ್ಲೆಲ್ಲಾ ಗಿಡಗಳಿಗೆ ನೀರ್ ಆಕಕ್ ಆಗೋದಿಲ್ಲಲ್ರಿ ಒಬ್ಬೊಬ್ರೇ ಹೋಗಿ ಮತ್ತ್ pipe ಕೂಡಾ ಹಾಕೋಕ್ ಆಗಂಗಿಲ್ಲಲ್ರಿ ಆ ಕೆಲ್ಸನಾ ಈ ಮಳೆ ಮಾಡ್ತದ್ರಿ. ಯಾಕೆಂದ್ರ ಅಷ್ಟು ದೊಡ್ಡ್ ದೊಡ್ಡ್ ಪ್ರದೇಶಗಳಿಗೆ ಅರಣ್ಯಗಳಿಗೆ ದೊಡ್ಡ್ ದೊಡ್ಡ್ ಮರ ಬೆಳೀಳ್ಲಿಕ್ಕ ಬಾಳ್ ನೀರ್ಬೇಕಾಕ್ತೇತಲ್ರಿ ಅಂತಾ ನೀರ್ನಾ ಈ ಮಳೆಗಾಲ ಒದ್ಗ್ಸತತ್ರಿ. ಈ ಪ್ರಾಣಿ ಪಕ್ಷಿಗಳಿಗೆ ಕಾಡ್ನಾಗಿರೋ ಪ್ರಾಣಿ ಪಕ್ಷಿಗಳಿಗೆ ಯಾರೋಗ್ ನೀರ್ಕುಡಸ್ಬಕ್ರಿ. ಮಳಿನೀರೈತಲ್ರಿ ಅದು ಇದೆಲ್ಲದಕ್ಕೂ ಒಂದ್ ಉತ್ರಾರಿ. ಯಾವ್ದೇ ಆಗ್ಲಿ ನೀರಿನ್ ಮೂಲಗಳಿರ್ತಾವಲ್ರಿ , ನದಿ, ಸರೋವರ, ಸಾಗ್ರಾ ಇವ್ಯಾವೇ ಆಗಿರ್ಲಿ ಇವೆಲ್ಲವಕ್ಕೂ ಮೂಲ~ ಮೂಲನೇ ಮಳೇರಿ.

ಇನ್ ಮಳೆ ಬಗ್ಗೆ ಹೇಳ್ಬೇಕಂದ್ರ ಇಷ್ಟೈತ್ರಿ. ಇನ್ ಮಳೆಗ~ ಮಳೆ ನೀರಿಂದ ಒಂದ್ ಪ್ರದೇಶದಿಂದ ಇನ್ನೊಂದ್ ಪ್ರದೇಶಕ್ಕೆ ಅ ಪಲವತ್ತಾದ ಮಣ್ ಕೂಡಾ ಒಂದ್ಕಡೇಯಿಂದ ಇನ್ನೊಂದ್ ಕಡೆ ಹೋಗ್ತತ್ರಿ ಇದೂ ಕೂಡ ಬಾಳ್ ಉಪ್ಯೋಗ ಆಗ್ತೇತ್ರಿ. ಮತ್ತೆ ಮಳೆಗಾಲ್ದಲ್ಲಂತೂ ಸ್ವಚ್ಛಂದವಾಗಿರೋ ಪರಿಸರ ನೋಡಕ ಒಂದ್ ಚಂದಿರತೈತ್ರಿ ನೋಡ್ರಿ. ಎಲ್ ನೋಡಿದ್ರು ಹಸ್ರೂ ಹಸ್ರೂ ಹಸ್ರಿರ್ತದ್ರಿ. ಇದು ಮನಸಿಗೂ ಕೂಡ ತುಂಬಾ ಪರಿಣಾಮ ಬೀರ್ತತ್ರಿ. ಮಳೆಗಾಲ ಕೆಲವೊಬ್ರಿಗ್ ಕಿರ್ಕಿರಿ ಅನ್ಸ್ಬೋದ್ರಿ. ಆದ್ರ ಅದನ್ನ ನಾವು ಕೆಟ್ಟದಂತ ಅನ್ಕೋಬಾರ್ದ್ರಿ ಕೆಲ್ಸಕ್ಕ ಹೋಗಕ ತೊಂದ್ರೆ ಆಗ್ತೇತಿ ಹಂಗೆಲ್ಲಾ ಅನ್ಕೋಬಾರ್ದ್ರಿ. ಯಾಕಂದ್ರ ಮಳೆಗಾಲನ ಬಯ್ಸ್ತಾ ಇರೋ ರೈತ್ರು ಭಾಳಾ ಜನ ಇರ್ತಾರ್ರಿ. ಮಳೆಗಾಗಿನೇ ಕಾಯ್ತಿರ್ತಾರ್ರಿ. ಯಾಕಂದ್ರ ಅವ್ರ್ ವ್ಯವಸಾಯ ಪೂರ್ಣವಾಗಿ ಮಳೆಗಾಲದ್ ಮೇಲೆ ಅವಲಂಬನೆ ಆಗಿರ್ತದ್ರಿ.

ಇಷ್ಟು ಮಳೆಗಾಲದ್ ಬಗ್ಗೆ ಏ~ ಹೇಳಕ್ ಇಷ್ಟಪಡ್ತೇನ್ರಿ .

ಅಡ್ಗೆ ಅಡ್ಗೆ ಬಗ್ಗೆ ಮಾತಾಡ್ತಾ ಇದ್ವಿ ಅಮ್ಮ ಅಂತ ಅಂದ್ರೆ ಅವ್ಳು ಯಾವಾಗ್ಲೂ ಕಾಳಜಿ ಪ್ರೀತಿ ವಿಶ್ವಾಸದಿಂದನೇ ಅಡ್ಗೆ ಮಾಡ್ತಾಳೆ. ನಮ್ ಅಮ್ಮ ನನಗ್ ಮಾಡು ಅಡ್ಗೆ ಅಥವಾ ನಮ್ ಮನೆ ಅವ್ರ್ಗೆ ಮಾಡೋ ಅಡ್ಗೆ ನಮ್ಗೆ ತುಂಬ ಇಷ್ಟ. ನಾವ್ ಎಲ್ಲೇ ಹೋದ್ರು ಹೊರ್ಗಡೆ ಎಷ್ಟೇ, ತಿಂದ್ರು ಅಮ್ಮ ಮಾಡೋ ಅಡಗೆನಾ ಯಾವಾಗ್ಲೂ ಪ್ರೀತಿ ಇಂದ ಖುಷಿ ಇಂದ ತಿಂತೀವಿ . ಅಮ್ಮ ಮಾಡುವಂತ ಪ್ರತಿದಿನದ ತಿಂಡಿ ತಿನ್ಸ್ ಆಗಿರ್ಬೋದು ಹಬ್ಬದಿನ ಹಾ ಆ ಹಬ್ಬದ ದಿನಗಳ್ಳಲ್ಲಿ ಮಾಡುವಂತಹ, ರುಚಿಯಾದ ಸಿಹಿಯಾದ ತಿನಿಸುಗಳ್ಳನ್ನ ಕೂಡ ಕೇಳಿ ಕೇಳಿ ಮಾಡ್ತೀವಿ. ಹಬ್ಬ ಬಂದ್ರೆ ಅಥ್ವಾ sunday saturday ಬಂದ್ರೆ ಅಮ್ಮ ನನಗ್ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಯಾವಾಗ್ಲೂ ಕೇಳಿ ನಾವು ತಿಂಡಿ ತಿನ್ಸ್ಗಳ್ನ ತಿಂತೀವಿ. ಯಾಕೆ ಅಂದ್ರೆ ಹೊರ್ಗಡೆ ಎಷ್ಟೇ ತಿನ್ಬಹುದು ಮಾಡ್ಬಹುದು ಅಮ್ಮ ಮಾಡೋ ಅಡ್ಗೆ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಸೇರಿ ಅಮ್ಮನಿಗೆ ಸಹಾಯ ಮಾಡ್ತಾ ಬೆಳಿತಾಬೆಳಿತಾ ಅಮ್ಮ ಮಾಡುವಂತ ಅಡಿಗೆಗಳ್ಳನ್ನು ನೋಡ್ಕೊಂಡು ಬೆಳೀತಾ ತಿನ್~ ತಿಂದಾಗ, ಅದ್ರ್ ರುಚಿ ಯಾವಾಗ್ಲೂ ಹೆಚ್ಚ್ಗುತ್ತೆ. ಅಮ್ಮ ಯಾವಾಗ್ಲೂ ನಿನಗೇನ್ ತಿನ್ಬೇಕು ಅಂತ ಕೇಳ್ದಗಾ ಒಂದು ಎರಡು ಹೇಳು ಅಂತ ನೆನಪಿರಲ್ಲ ಯಾಕೆಂದ್ರೆ ಅಮ್ಮ ಮಾಡೋ ತಿನ್ಸಲ್ಲಿ ಎಲ್ಲ ತಿನ್ಸು ನಮಗೆ ತುಂಬ ಇಷ್ಟ ಆಗಿರುತ್ತೆ. ಹಾಗಾಗಿ ಸಲ್~ ಸಾಲು ಎಷ್ಟ್, ಎಷ್ಟ್ ಹೇಳಿದ್ರು ಕಮ್ಮಿ ಆಗುತ್ತೆ ಅಷ್ಟು ರುಚಿ ಆಗಿ ಅಮ್ಮ ಅಡ್ಗೆ ಮಾಡ್ಕೊಡ್ತಾಳೆ. ಮನೆ ಊಟ ಯಾವಾಗ್ಲೂ ಆರೋಗ್ಯಕರ ಅಂತ ಹೇಳ್ತಾರೆ ಅದು ಯಾವತ್ತೂ ಸುಳ್ಳಲ್ಲ ಯಾಕೆ ಅಂದ್ರೆ ಅಮ್ಮ ಮಾಡೋ ಅಡ್ಗೆಯಲ್ಲಿ neat ಆಗಿ, ಶುಚಿಯಾಗ್ಲಿ, ಪ್ರೀತಿಯಾಗ್ಲಿ ಹೆಚ್ಚಿರುತ್ತೆ. ಅದ್ರಿಂದ ಹೊರ್ಗಡೆ ತಿಂದಾಗ ಬೇರೆ ರೀತಿಯಾಗಿ ಕಲ್ ಆ ಕಲ್ಮಶಗಳು ಇರೋದಿಲ್ಲ ಕರ್ದಿದ್ದು ಯಾವ್ಯಾವ್ ಎಣ್ಣೆಲೋ ಕರ್ದು ಮಾಡೋ ಅಡ್ಗೆಗಳಿಗಿಂತ ಪ್ರತಿದಿನ fresh ಆಗಿ, ನಮ್ ಅಮ್ಮ ರುಚ್ ರುಚ್ಯಾಗಿ ಮಾಡ್ಕೊಡೋ ಅಡಿಗೆಗಳು ಯಾವಾಗ್ಲೂ ಹೆಚ್ಚು ಮಹತ್ವವಾಗಿರುತ್ತವೇ ಅದು ಆರೋಗ್ಯಕ್ಕೂ ಕೂಡ ಒಳ್ಳೇದು . ಪ್ರತಿದಿನ ಅವ್ರು ಎದ್ದು ತರ್ಕಾರಿ ಹಚ್ಚಿ ಅನ್ನ ಮಾಡಿ ಸಾಂಬಾರ್ ಮಾಡಿ ಕೊಟ್ಟಾಗ ಅದು ಬೆಳಿಗ್ಗೆದಾದ್ರು ಸರಿ ಮಧ್ಯಾಹ್ನದಾದ್ರು ಸರಿ ಅಮ್ಮ ಮಾಡೋ ಅಡ್ಗೆ ಯಾವಾಗ್ಲೂ ರುಚಿಕರವಾಗಿರುತ್ತೆ. ಹಬ್ಬದ್ ದಿನಗಳ್ಳಲ್ಲಿ ಅಮ್ಮ ಒಬ್ಬಟ್ ಮಾಡ್ತಾಳೆ ಅಮ್ಮ ಕರ್ಜಿಕಾಯ್ ಮಾಡ್ತಾಳೆ ಅಮ್ಮ ಚಕ್ಲಿ ಮಾಡ್ತಾಳೆ ಅಂತ ಕಾಯ್ಕೊಂಡು, ತಿನ್ನೋ ಖುಷಿ ಯಾವಾಗ್ಲೂ ಹೆಚ್ಚಿರುತ್ತೆ ಅದ್ರ್ ರುಚಿನಾ ಹೆಚ್ಚ್ ಮಾಡುತ್ತೆ . ಹಾಗಾಗಿ ನಮ್ಗೆ ಯಾವಾಗ್ಲೂ ಅಮ್ಮನ ಬೆಳ್ದು ಎಷ್ಟೇ ದೊಡ್ಡೋರಾದ್ರು ಅಮ್ಮ ಮಾಡೋ ತಿಂಡಿನ ಅಮ್ಮನ್ ಕೈ ತುತ್ತನ್ನ ಯಾವಾಗ್ಲೂ ಆಸೆ ಪಡ್ತಾ ಇರ್ತೀವಿ. ಅಮ್ಮ ಯಾವದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಳ್ದೆ ಅವ್ಳ್ಗೆ ಯಷ್ಟೇ ಉಷರ್ ಇಲ್ಲ ಅಂದ್ರು ರುಚಿರುಚಿಯಾಗಿ ನಮ್ಗೆ ಮೂರೊತ್ತು ಬಿಸಿ ಬಿಸಿ ಊಟ ತಿಂಡಿನ ಮಾಡ್ಕೊಡ್ತಾಳೆ. ಅದ್ಕೇನೆ ಹೆಚ್ಚು ಪ್ರೀತಿ ಆ ಅಡಿಗೆಲಿ ಇರುತ್ತೆ ಅದ್ರಿಂದ ಅದನ್ ತಿಂದು, ಇರುತ್ತೆ ಅದ್ರಿಂದ ಅದನ್ ತಿಂದುಯಾವಾಗ್ಲೂ ಒಂದ್ ಏನೋ ಒಂದು ಖುಷಿ ಆರೋಗ್ಯಕರವಾಗಿರುವ ಭಾವನೇ ನಮಗ್ಸಿಗುತ್ತೆ. ಅಮ್ಮ ಮಾಡಿದ್ ಅಡ್ಗೆ ಯಾವತ್ ತಿಂದ್ರು ಬೇಜಾರ್ ಆಗೋದಿಲ್ಲ . ಎಷ್ಟೊಂದುಸಾರಿ ಹೊರ್ಗಡೆ ಮ್ರುಷ್ಟಾನ್ನ, ತಿಂದ್ರುನು ಅಷ್ಟು ರುಚಿ ಕೊಡೋದಿಲ್ಲ. ಆದ್ರೆ ಮನೇಲಿ ತುಂಬ ಸರಳವಾದ ಊಟ ತಿಂಡಿಗಳ್ ಮಾಡುದ್ರು ಏನೋ ಒಂದ್ ಖುಷಿ ನೇಮ್ಮ್ಡಿ ಸಿಗುತ್ತೆ. ಯಾಕೇಂದ್ರೆ ಅಲ್ಲಿ ಅಮ್ಮನ ಕೈರುಚಿ ಇರುತ್ತೆ. ನಾವ್ ಯಾವಾಗ್ಲೂನು, ನಾವ್ ಅಡ್ಗೆ ಮಾಡಿ ಕಲ್ತರೂ ಕೂಡಾ ಅದ್ರಲ್ಲಿ ಒಂದು ಅಮ್ಮನ ಕಾಲಜಿಯಾಗ್ಲಿ ಅಮ್ಮ ತೋರಿಸಿರುವಂತ್ತಹ ಆ ತಿಳ್ವಳ್ಕೇಯಾಗ್ಲಿ ಅಮ್ಮ ಹೇಳ್ಕೊಟ್ಟಿದ್ ರೀತಿ ನೀತಿಯಲ್ಲೇ ಅಡ್ಗೆನ ಕಲಿತೀವಿ ಯಾಕೇಂದ್ರೆ ಅಮ್ಮ ಹೇಳ್ಕೊಡೋ ಅಡ್ಗೆನೇ, ಮೊದ್ಲು ಪಾಠ ಆಗುತ್ತೆ ಅವ್ಳ್~ ಅವ್ಳ ಅಡ್ಗೆ ಕಲೀಬೇಕಾದ್ರೆ ಹಾಗಾಗಿ ನಾನ್ ಅಡ್ಗೆ ಮಾಡಬೇಕಾದ್ರು ಆ ರುಚಿ ಎಷ್ಟೇ ಚನಾಗಿದ್ರೂ ನನ್ ಕೈರುಚಿಗಿಂತ ನಮ್ ಅಮ್ಮನ್ ಕೈರುಚಿ ಅಂದ್ರೆ ತುಂಬ ಇಷ್ಟ. ಹಾಗಾಗಿ ಅಮ್ಮ ನಾನ್ ಎಷ್ಟೇ ದೂರ, ಇದ್ರೂ ಮನೆಗೆ ಬಂದ್ ತಕ್ಷಣ ಅಮ್ಮ ಮಾಡಿದಂತ್ತ ಒಂದ್ ತುತ್ತು ಊಟ ತಿಂದ್ರು ಕೂಡ ಎಷ್ಟೋ ಖುಷಿ ನೇಮ್ಧಿ ಆಗುತ್ತೆ . ದೂರದ್ ಊರು ದೂರ್ದಲ್ಲಿ hostel ಅಲ್ಲಿ college ಅಲ್ಲಿಇರೋರ್ಗೆ ಅಮ್ಮನ್ ಕೈರುಚಿ ಅನ್ನೋದು ಹೆಚ್ಚಾಗಿ ಹೇಳೋ, ಅವಶ್ಯಕತೆ ಇರೋಲ್ಲ ಯಾಕಂದ್ರೆ ಅವ್ರ್ ಅಲ್ಲಿ ಊಟಕ್ಕೂ ಮನೆ ಊಟಕ್ಕೂ ತುಂಬಾನೇ ಚಡ್ಪಡಿಸ್ತಾ ಇರ್ತಾರೆ. ಯಾವಾಗ ಮನೆಗ್ ಹೋಗ್ತೀನಿ ಮನೇಲಿರೋ ಊಟ ಮಾಡ್ತೀನಿ ನಮ್ ಅಮ್ಮ ಮಾಡಿದ್ನ ಯಾವಾಗ ತೃಪ್ತಿಯಿಂದಾ ತಿಂತೀನಿ ಅನ್ನೋದು ಯಾವಾಗ್ಲೂ ಅವ್ರ್ ಆಸೆ ಪಡ್ತಿರ್ತಾರೆ ಹಾಗಾಗಿ, ನನ್ಗು ನಮ್ ಅಮ್ಮ ಮಾಡಿರುವಂತಹ ಆಸೆ ಅಡ್ಗೆಗಳ್ನ ಸಿಹಿ ತಿನ್ಸಗಳ್ನ ಕೇಳಿ ಕೇಳಿ ಮಾಡ್~ ಮಾಡ್ಸ್ಕೊಂಡು ತಿನ್ಬೇಕು ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ನಮ್ ಅಮ್ಮ ನಾನ್ ಕೇಳಿದುಕ್ಕೆ ಯಾವ್ದುಕ್ಕು ಬೇಜಾರ್ ಮಾಡ್ಕೊಳ್ದೆ ಏನೇ ಕೇಳುದ್ರೂನು, ತುಂಬ ಇಷ್ಟ ಪಟ್ಟು ಪ್ರೀತಿಯಿಂದ ನನ್ಗೆ ಅಡ್ಗೆನ ಮಾಡ್ಕೊಡ್ತಾರೆ. ಹಾಗಾಗಿ ನನಗೆ ನನ್ ಅಮ್ಮನ್ ಅಡ್ಗೆ ಅಂದ್ರೆ ತುಂಬ ಇಷ್ಟ ಅದನ್ನ ತುಂಬ ಪ್ರೀತಿಯಿಂದ ಕೇಳ್ತೀನಿ ದೂರ ಹೋದ್ರು ಕೂಡಾ ಯಾವದೇ ತಿಂಡಿ ತಿನ್ಸ್ಗಳ್ ಆದ್ರೂ ಅದನ್ನ ಒಂದ್, ಡಬ್ಬೀಲ್ ಹಾಕಿ ತಕೊಂಡ್ ಹೋಗಿ ನನಗ್ ಬೇಕಾದಾಗ ಅಮ್ಮನ್ ಅಡ್ಗೆ ತಿನ್ಬೇಕು ಅಮ್ಮನ್ ಕೈತುತ್ತು ತಿನ್ಬೇಕು ಅಂದಾಗ ಆ ಅಡ್ಗೆಗಳ್ನ ಅಥವಾ ಆ ತಿಂಡಿಗಳ್ನ ತಿಂದಾಗ ನನ್ಗೆ ಮನೆ ನೆನ್ಪು ಅಮ್ಮನ್ ಅಡ್ಗೆ ನೆನ್ಪು ಆಗುತ್ತೆ.

ನಾನು ಹುಷಾರಿದ್ದೇನೆ, ನೀನ್ ಹೇಗಿದ್ದೀ? ಹಾ ನಾನು ಹುಷಾರಿದ್ದೇನೆ, ಮತ್ತೆ ಈಗ ಎಲ್ಲಿದ್ದೀಯಾ? .

ನಾನೂ ಕೂಡ ಬಂದಿದ್ದೇನೆ ನಿನ್ನೆ ಮುಂಬೈಗೆ.